ಇದು ಒಂದು ಪದ್ಮ ಬುಕ್ ಡಿಪೋ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಅನೇಕ ವೆರೈಟಿ ಓಫ್ ಬುಕ್ಸ್ ಗಳು ಸಿಗುತ್ತವೆ.

ಅ ಮೇಲೆ ವೈಟ್ ಕಲರ್ ಶರ್ಟ್ ಪ್ಯಾಂಟ್ ಹಾಕೊಂಡಿದ್ದಾನೆ ಒಂದು ಚಪ್ಪಲ್ ಕೂಡ ಇದೆ.

ತೖಬಾ ಪ್ಲೇವುಡ್ ಅಂಡ್ ಹಾರ್ಡ್ವೇರ್ ಅಂತ ದೊಡ್ಡದಾದ ಬೋರ್ಡನ್ನು ಹಾಕಿದ್ದಾರೆ.

ಏರ್ಟೆಲ್ ಫೋರ್ ಜಿ ಅಂತ ಬೋರ್ಡ್ ಹಾಕಿದ್ದಾರೆ.

ಇಲ್ಲಿ ಒಂದು ಬೋರ್ಡ್ ಇದೆ ನೀಲಿ ಕಲರ್ .

ಒಂದು ಸ್ವಲ್ಪ ಜನ ಎಲ್ಲರೂ ಅ ಪಲ್ಲುವನ್ನು ಹಾಕಿಕೊಂಡಿದ್ದಾರೆ ಮತ್ತೆ ಅವರ ಮರಗಳಲ್ಲಿ ಅನೇಕ ತರಹದ ಫ್ರೂಟ್ಸ್ ಗಳು ಕೂಡ ಇವೆ.

ಅನೇಕ ಬ್ಯಾಟ್ ಬಾಲ್ ಗಳು ಕಾಣುತ್ತಿವೆ.

ಮತ್ತು ಬಾರ್ಬಿ ಡಾಲ್ ಗಳು ಕೂಡ ಇವೆ ಹಾಗೆಯೇ ಮಕ್ಕಳು ಆಟವಡುವ ಅಕ್ಟೋಪಸಿ ನ ಮ್ಯೂಸಿಕ್ ಕೂಡ ಇದೆ.

ಈ ರೋಡಿನಲ್ಲಿ ಅನೇಕ ಟಮ್ ಟಮ್ ಗಳು ಕಾಣುತ್ತಿವೆ.

ಈ ಕಡೆ ಒಬ್ಬ ಹೆಣ್ಣು ಮಗಳು ಪೋನಿನಲ್ಲಿ ಮಾತನಾಡಿಕೊಂಡು ಬರುತ್ತಿದ್ದಾಳೆ.

ಈ ಶಾಪಲ್ಲಿ ಕೈಯನ್ನು ತೊಳೆದುಕೊಳ್ಳುವ ಬೇಸನ್ಗಳು ಇವೆ ವರೈಟಿ ವೆರೈಟಿ ಆಫ್ ಬೇಸನ್ಸ್ಗಳು ಕಾಣುತ್ತಿವೆ ಹಾಗೆ ಇಲ್ಲಿ ಒಂದು ಮಹಿಳೆಯ ಫೋಟೋ ಇದೆ.

ಆ ಬಿಲ್ಡಿಂಗ್ ಮೇಲೆ ಇಟಂಗಿಗಳು ಕೂಡ ಕಾಣುತ್ತಿವೆ.

ಈ ಪಾರ್ಕಿನಲ್ಲಿ ಒಂದು ಹುಡುಗ ಜಾರುಗುಂಟೆ ಆಡುತ್ತಿದ್ದಾನೆ.

ಒಬ್ಬ ಮನುಷ್ಯ ಬೈಕಿನ ಮೇಲೆ ಹೋಗುತ್ತಿದ್ದಾನೆ.

ಒಂದು ಚಿಮಟಾ ಕೂಡ ಇದೆ ಹಾಗೆ--

ಹಾಗೆ ದೂರದಲ್ಲಿ ಆಕಾಶಗಳು ಕಾಣುತ್ತಿದೆ ಹಾಗೆ ಚಂದ ಚಂದ್ರನು.

ಇದು ಒಂದು ನೇಹಾ ಮೆಡಿಕಲ್ ಜನರಲ್ ಸ್ಟೋರ್ ಅಂತ--

ಕಂಪ್ಯೂಟರ್ ಶಾಪು ಅಲ್ಲಿ ಒಂದು ಕುರ್ಚಿ ಕಾಣುತ್ತಿದೆ.

ಲೈಟ್ ಗಳೇ ಕಾಣುತ್ತಿವೆ ಹಾಗೆಯೇ ಅನೇಕ ಫೋಟೋ ಬ್ಯಾನರ್ ಗಳು ಕೂಡ ಇವೆ.

ಬ್ಲಾಕ್ ಕಲರ್ ಇಂದ ಮಾಡಿರುವ ಇನ್ಸ್ಟ್ರುಮೆಂಟ್ ಇವೆ ಇವೆಲ್ಲವೂ ಕಬ್ಬಿಣದಿಂದ ಮಾಡಲಾಗಿದೆ.

ಇಲ್ಲಿ ಒಂದು ಐಸ್ ಕ್ರೀಮ್ ಇದೆ.

ಮತ್ತು ಈ ಕಡೆ ಸಿ_ಸಿ_ಟಿ_ವಿ ಕ್ಯಾಮರಾ ಇಕ್ಕಿದ್ದಾರೆ.

ಇದು ಒಂದು ಬುದ್ದನ ಮೂರ್ತಿ ಇದೆ.

ಅದರ ಬಾಜು ಕೂಡ ಕಲ್ಲಿನ ಪ್ರತಿಮೆಯನ್ನೆ ಬಿಡಿಸಿ ಇಕ್ಕಿದ್ದಾರೆ.

ಒಬ್ಬ ಮನುಷ್ಯ ಹೋಗುತ್ತಿದ್ದಾನೆ ಒಂದು ಗಿಡ ಕಾಣುತ್ತಿದೆ.